ಮೊನ್ನೆ ಅಷ್ಟೇ ಬಟ್ಟೆ ಅಂಗಡಿಗೆ ಹೋದೆ ಏನ್ ಬಟ್ಟೆ ರೇಟ್ ಅಂದ್ರೆ ಸಿಕ್ಕಾ ಪಟ್ಟೆ ರೇಟ್ ಆಗಿಬಿಟ್ಟಿದೆ ಈಗ ಸೀರೆ ಸಿಗೋದು ಈಗ ನೋಡಿದ್ರೆ ಒಂದ ಸಾವಿರ ರೂಪಾಯಿ ಸೀರೆ ನೋಡಿದ್ರು ಐವತ್ತು ರೂಪಾಯಿಗಿಂತ ಕಡೆ ಆಗ್ಯಾತ್ತಿ ಎಂತ ಮಾಡೋದು ಅಂತಾ ಗೊತ್ತಾಗತಾಯಿಲ್ಲಾಪಾ ನೋಡಬೇಕು ಇನ್ನ ಮೇಲೆ ಏನಾಗುತ್ತೆ ಅಂತ.

ಮೀನು ಆವಾಗಂತೂ ಸಿಕ್ಕಾಪಟ್ಟೆ ಮೀನು ಬರೋರು ಬಯಗೆ ಮೀನು ಬಂಗಡೆ ಮೀನು ಹೊಳೆ ಮೀನು ಎಲ್ಲಾ ಬತವ ಹೊಳೆ ಮೀನುಗಂತೂ ರೇಟ್ ಏರತಿರಲಿಲ್ಲಾ ನಮ್ಮ ಅಪ್ಯಾಯ ಅಂತೂ ಮೀನು ಅಂತೂ ಚನ್ನಾಗಿ ಹಿಡಕೊ ಬರೋರು ನಮ್ಮಗಂತೂ ಸಮುದ್ರದ ಮೀನು ಅಷ್ಟು ಇಷ್ಟ ಪಡಲ್ಲಾಈಗ ನಮ್ಮ ಅಪ್ಪಯ್ಯ ಇಲ್ಲಾ ಮೀನು ಸಿಕಲ್ಲಾ ರೇಟು ಬಹಳ ಆಗಿದೆ.

ನಮ್ಮನೆ ಹತ್ರ ಬಸ್ ಸ್ಟಾಂಡ್ ಉಂಟು ಬಸ್ ಸ್ಟಾಂಡ್ ಹತ್ರ ಗ್ರೌಂಡ್ ಉಂಟು ಬಾರಿ ಚನ್ನಾಗಿದೆ ಅಲ್ಲಿ ಎಷ್ಟ ಫಸ್ಟ್ ಕ್ಲಾಸ್ ಅಂದ್ರೆ ಮಕ್ಕಳಿಗಂತೂ ಬಾರಿ ಚನ್ನಾಗಿ ಆಟ ಆಡೋಕ್ಕೆ ಇಲೆಲ್ಲಾ ಮಕ್ಕಳು ಬರತಾರೆ ವಾಲಿಬಾಲ್ ಆಟ ಅಂತೇ ಕ್ರಿಕೆಟ್ ಆಟ ಅಂತೇ ಟೂರ್ನಮೆಂಟ್ ಎಲ್ಲಾ ಇಡ್ತರೆ ನಾವು ಎಲ್ಲಾ ಹೊಕತ್ತೀವಿ ನೋಡತ್ತಿವಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸಂಜೆಯೆಲ್ಲಾ ಇಟ್ಟಕೊಂಡಿರಿತಾರೇ ಕ್ರಿಕೆಟ್ ಆಟನ ರಾತ್ರಿಯೆಲ್ಲಾ ನಡಸತಾರೆ --

ಜಾತ್ರೆ ಜಾತ್ರೆ ಜನಗಳ ಜಾತ್ರೆ ಎಳ್ಳು ಅಮಾಸ್ಯೆ ಜಾತ್ರೆ ಅಂತೂ ಭಯಂಕರ ಸುಪರೋ ಸೂಪರು ಯಾಕಂದ್ರೆ ಇಲ್ಲಿಂದ ಜನಯೆಲ್ಲಾ ಬರತಾರೆ ಹೇಳಂಗಿಲ್ಲಾ ಅದು ಡಿಸೆಂಬರ್ ಜನವರಿ ಹಿಡಿತದ ಎಳ್ಳು ಅಮಾವಾಸ್ಯ ಜಾತ್ರೆ ಅದ್ರ ಲಂತೂ ಸಿಕ್ಕಾಪಟ್ಟೆ ಯಾವ ಯಾವ ಬೆಂಗಳೂರು ಮೈಸೂರ್ ಎಲ್ಲಾ ಕಡೆಯಿಂದ ಬರುತ್ತಾರೆ ಅದ್ರಲೊಂದು ಥೇಪೋತ್ಸವ ಅಂತಾ ನಡೀತದೆ ಅದಂತೂ ಬಾರಿ ಚನ್ನಾಗಿ ಇರುತ್ತೆ ಹೊಳೆಯಲಿ ನಡೆಯೋದು.

ಆದ್ರೆ ಯಾವಾಗ್ಲೂ ಒಂದ್ ಒಂದು ಸಲ ಹೋಗಿ ಬರತ್ತಿರಬೇಕು ಅಲ್ಲಿಗೆ ಅಂದ್ರೆ ಬಹಳನೇ ಇದು ಜನರು ತುಂಬಾ ಜನ ಬರತಾರೆ ಬಹಳ ಪಂಕ್ಷನ್ ನಡೆತ್ತಿತು ಅದು ಯಾವದು ಹುಟ್ಟುದ್ ಹಬ್ಬ ಎಲ್ಲ ಮಾಡ್ತ್ತರೆ ಅಲ್ಲಿ.

ಹನ್ನೆರಡ ರಿಂದ ಮೂರ್ ಗಂಟೆ ತನಕ ಬಸ್ ಇಲ್ಲಾ ಮೂರ್ ಗಂಟೆಯಿಂದ ಆರ್ ಗಂಟೆ ತನಕ ಬಸ್ ಇದೆ ಒಂದು ಎರಡು ಆರ್ ಗಂಟೆ ಮೇಲೆ ಒಂದೇ ಒಂದು ಬಸ್ ಇಲ್ಲಾ ನಾವು ನೆನ್ನೆ ಪೇಟೆಗೆ ಹೋದ್ರೆ ಸಿಕ್ಕಹಾಕೊಂಡ--

ದುಡ್ಡು ಹಂಗೆ ಇರುತ್ತೆ ಬಿಡಿ ಈಗ ಮನೆ ಕಟ್ಟಬೇಕಂದ್ರೆ ಬೇಕೇ ಬೇಕು ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕು ಕಲ್ಲನು ತಕೊಂಡು ಹೋಗಬೇಕಾಗುತ್ತೆ ಲಾರಿಗಳೆಲ್ಲಾ ಇದಾವೆ ತಕೊಂಡ ಹೋಗಬಹುದು .

ಗುಲಾಬಿ ಹೂವು ಅಂತು ನೋಡಕಂತು ಯಷ್ಟು ಚನ್ನಾಗಿ ಇರತದದ್ದು ಎಷ್ಟು ಆದ್ರೆ ಫಕ್ಕಷನ್ಗಳಿಗೆಲ್ಲಾ ಗುಲಾಬಿ ಹೂವು ಚೆಂದಾ ಯಾವದೇ ಹೂವುಗು ಗುಲಾಬಿ ಮಲ್ಲಿಗೆ ಹೂವು ಅಂದ್ರೆ ಬಾರಿ ಇಷ್ಟ ಆಗುತ್ತೆ.

ಗುಲಾಬಿ ಒಂದ್ ಒಂದು ಹೂವುನ ಒಂದ ಒಂದೇ ಕೊಡಬಹುದು ಅದೇ ಬೇರೆ ಹೂವುಗಳಾದ್ರೆ ಒಂದ್ ಒಂದು ಕೊಡಕಾಗಲ್ಲಾ ಗುಲಾಬಿ ಒಂದು ಹೂವು ಒಂದು ರೋಜ್ ಮೂಡದ್ರೆ ಎಷ್ಟು ಚನ್ನಗಿರುತ್ತೆ ಎಲ್ಲಾನು ತಕೊಂಡು ಬಂದು ಎಷ್ಟು ಚನ್ನಾಗಿ ಮುಡಕೊಂಡಿದ್ರು ಗೊತ್ತಾ--